ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ಹಲವು ಬಗೆಗಿನ ಮೀನುಗಳು ಇರುವುದನ್ನು ಕಾಣಬಹುದು ಒಂದು ಉದ್ದನೆಯ ಮೀನು--

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದೆರೆ ಮಣ್ಣಲ್ಲಿ --

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವದೇನೆಂದ್ರೆ ಮೀನಿನ ಮಾರಾಟ ಮಾಡುತ್ತಿರುವುದೆನ್ನು ಕಾಣಬಹುದು. ಇದರಲ್ಲಿ ಏನೆಂದ್ರೆ ಭಹಳ ದೊಡ್ಡದಾಗಿ ಇರುವ ಮತ್ತು ಆ ಮೀನನ್ನು--

ಹಲವಾರು ಜನರು ಭಾವಚಿತ್ರ ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಬರೋ ಭಾವ ಚಿತ್ರವೂ ತೆಗೆದುಕೊಳ್ಳುತಿದ್ದರೆ ಎಂಬುದು ಚಿತ್ರವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ದಿನನಿತ್ಯಲು ತರಬೇತಿಯನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ಯಾವುದೊ ಮಾಹಿತಿಯನ್ನು ಈ ನೃತ್ಯದ ಮೂಲಕ ತೋರುತ್ತಿ--

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವುದೇನೆಂದರೆ ಹಲವಾರು ಮಕ್ಕಳು ಕುಳಿತುಕೊಂಡು ಓದಿ ಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಮತ್ತು ಪುಸ್ತಕಗಳಲ್ಲಿ ಏನೋ ಬರೆಯುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಹಾಗೆಯೇ ಮೈದಾನದಲ್ಲಿ ಆರಾಮಾಗಿ ಕುಳಿತುಕೊಂಡು ಬರೆಯುತ್ತಿರುವುದನ್ನು ಕಾಣಬಹುದು.